ಈಗ ಇರೋ ವೆದರ್ಗೆ ಈ ಚಳಿಗೆ ಅಲ್ಲಿ ಕೊಡ್ತಾಕಂತ ಬಿಸಿಬಿಚಿ --

ಇಲ್ನೋಡಿ ಇಲ್ಲೊಂದ್ ನಲಕ್ ಜನ ಸೇರ್ಕೊಂಡ್ ಏನೋ ಮಾತಾಡ್ತಿದಾರೆ ಏನ್ ಮಾತಾಡ್ತಿದಾರೆ ಅಂತ ಗೊತ್ತಿಲ್ಲ .

ಜಾಯಿಂಟ್ ವೀಲ್ ತರ ಇದೆ ಇದು ಒಂದು ಇಲ್ಲಿ ಮಕ್ಕಳು ತುಂಬಾ ಎಂಜಾಯ್ನೆ ಎಂಜಾಯ್‌ ಮಾಡಬಹುದು ಈ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹಚ್ಚ ಹಸಿರಾಗಿ --

ಇಲ್ಲಿ ಏನೇನ್ ಐಟಂ ಸಿಗ್ತವೆ ಅಂತ ಹೇಳ್ತ ಇದ್ದಾರೆ.

ಇಲ್ಲಿ ನೋನ್ ವೆಜ್ ವೆಜ್ ಎರಡು ಸಿಗುತ್ತೆ ಅನ್ಸುತ್ತೆ ನಂಗೇ ಇಲ್ಲಿ ಇದು ವೆಜ್ ಅನ್ಸುತ್ತೆ.

ಇದೊಂದು ರೈಲ್ವೆ ಸ್ಟೇಷನ್ ಇನ್ನು ರೈಲ್ ಬಂದಿಲ್ಲ ಎಲ್ಲರೂ ರೈಲಿ ಗೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲಿ --

ಪಾಪ ಎಲ್ಲೆಲ್ಲಿ ಹೋಗ್ಬೇಕೋ ಏನೋ ಯಾವ ಯಾವ ಊರಿಗೆ ಹೋಗ್ಬೇಕೋ ಟ್ರೈನ್ ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ.

ಇಲ್ನೋಡಿ ಇದು ಅಕ್ಷ ಕೆರಿಯರ್ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ --

ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಅಂದ್ರೆ ಕೋರ್ಸ್ ಏನಾದ್ರು ಕಲೀಲಿಕ್ಕೆ ಪೊಲೀಸ್ ನೀಟ್ --

ಆಮೇಲೆ ಟಿ ಟಿ ಯು.ಪಿ.ಸ್ ಮಾಡಬೇಕು ಅಂದ್ರೆ ಇಲ್ಲಿ ಅಡ್ಮಿಶನ್ ಮಾಡಬಹುದು ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ ಇಲ್ಲಿ.

ಆಕಾಶದ ನೀರಲಿ ಕಾಣ್ತಾ ಇರತಕ್ಕಂಥ ಆಕಾಶದಲ್ಲಿ ಪ್ರತಿರೂಪ ತುಂಬಾ ಚೆನ್ನಾಗಿ ಅನ್ಸುತ್ತೆ.

ಇಲ್ನೋಡಿ ಅಜ್ಜನ ಗಾಡಿ ಗಾಡಿನಂತೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮೋಡಿಫೈ ಮಾಡಿದ್ದಾರೆ ಅದನ್ನ.

ಅಲ್ಲಿಂದ ಜಾರ್ಕೊಂಡ್ ಬಂದ್ ನೀರಲ್ಲಿ ಬಿದ್ರೆ ಸಿಗೋವಂಥ ಮಜಾ ಬಾರಿ ಮಜಾ ಇರುತ್ತೆ.

ಇಲ್ಲಿ ನಿಮಗೆ ಯಾವ ತರ ಬೇಕೋ ಆ ತರ ಹೂಗಳು ಸಿಗುತ್ತವೆ ಚೆಂಡು ಹೂವ --

ತುಂಬಾನೇ ಜನಗಳು ಇದ್ದಾರೆ ಬೈಕ್ ಗಳು ಇದ್ದವೇ ತುಂಬಾ ಜಂಜಾಟ ಇದೆ ಇಲ್ಲಿ ತುಂಬಾ ಫೇಮಸ್ ಹೋಟೆಲ್ ಅನ್ಸುತ್ತೆ ಇದು.

ಕಾಟನ್ ಸಾರೀ ಆಗಿರ್ಬಹುದು ಸಿಲ್ಕ್ ಸಾರಿ ಆಗಿರ್ಬಹುದು ಎಲ್ಲ ತರಹದಸಾರೀಗಳು ಸಿಗ್ತವೆ ಇಲ್ಲಿ.

ಒಬ್ಬರು ಗಲಾಟೆ ಮಾಡ್ತಾ ಇಲ್ಲ ಇಲ್ಲಿ ಈಗ ವಿದ್ಯಾರ್ಥಿಗಳು ತುಂಬಾ ಶಿಸ್ತಲ್ಲಿ ಇದ್ದಾರೆ.

ಇಲ್ನೋಡಿ ಇಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ.

ಚಿತ್ರಕಲಾ ಎಲ್ಲರೂ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಎಲ್ಲ ತರಹದ --